ಫ್ರೆಂಡ್ಸ್ ಎಲ್ಲಾ ಕಲ್ದುಕೊಂಡು ಫೋಟೋ ವನ್ನು ತೆಗ್ಸ್ಕೊಂಡಿದ್ದಾರೆ.

ರಾಷ್ಟ್ರೀಯ ಭಾರತ ಪಬ್ಲಿಕ್ ಸ್ಕೂಲ್ ಎಂದು ಹಿಂದುಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ.

ಲೈಬ್ರರಿ ಒಳಗಡೆ ಸಾಕಷ್ಟು ಪುಸ್ತಕಗಳು ಇಟ್ಟಿದ್ದಾರೆ.

ಇದರಲ್ಲಿ ನಾನಾ ತರದ ವಸ್ತುಗಳಿ ವಸ್ತುಗಳನ್ನು ಇಟ್ಟಿದ್ದಾರೆ ವೀಲ್ ಚೇರ್ ಗಳಿದೆ.

ಇದು ಒಂದು ಆರ್ಕೆಸ್ಟ್ರಾ ರೂಮ್ ಆಗಿರಬಹು ರೂಮ್ ಆಗಿದೆ ಮತ್ತು --

ಈ ಬ್ರಿಡ್ಜ್ ಮುಂದೆ ಯಾವುದೋ ಒಂದು ಮೀಟಿಂಗ್ ಮಾಡುವಂತಹ ಕಟ್ಟೆಯನ್ನು ಕಟ್ಟಿಸಿ ಅದರ ಮುಂದೆ ಒಂದು ಗ್ರೀನ್ ಕಲರ್ ಬೋರ್ಡ್ ಅನ್ನು ಹಾಕಿದ್ದಾರೆ.

ಈ ಒಂದು ರೂಮಿನಲ್ಲಿ ಮತ್ತು ಸಿ_ಸಿ_ಟಿ_ವಿ ಕಂ ಸಿ_ಸಿ_ಟಿ_ವಿ ಅಂತ ಆಂದ್ ಹೇಳ್ಬೋದು ಮತ್ತೆ ಕಂಪ್ಯೂಟರ್ ಆಗಿದೆ.

ಅದರ ಕಂಪ್ಯೂಟರ್ರಿನ ಪಕ್ಕದಲ್ಲಿ ಯು_ಪಿ_ಎಸ್ ಕೂಡ ಕಾಣ್ತಾ ಇದ್--

ಇದೇ ಯು_ಪಿ_ಎಸ್ ಪಕ್ಕದಲ್ಲಿ ಪಾನಾರ್ ಗಳಿವೆ ಪಾನಾರ್ ಮುಂದೆ ಮತ್ತು ಲೈಟ್ಸ್ ಗಳಿವೆ.

ಲೈಟ್ಸ್ ಪಕ್ಕದಲ್ಲಿ ಪಾನರ್ ಮತ್ತು ಸ್ಕ್ರೂ ಡ್ರೈವರ್ ಕಾಣ್ತಾ ಇದೆ.

ಈ ರೂಮಿನ ಒಳಗಡೆ ಎರಡು ಕಿಟಕಿಗಳ ಇವೆ ಒಂದು ಬಾಕ್ಲ ಇದೆ.

ಸ್ಟೂಲ್ ಮೇಲೆ ಒಂದು ಮ್ಯಾಂಗೋ ಜ್ಯೂಸ್ ಡಬ್ಬವನ್ನು ಇಟ್ಟಿದ್ದಾರೆ.

ಇದೊಂದು ನೈಟ್ ಮೂಡ್ ಫ್ಯೂಚರ್ ಆಗಿದೆ.

ಅವರ ಮುಂದುಗಡೆ ಎರಡು ಚೇರ್ ಗಳಿವೆ.

ಇದರ ಪಕ್ಕದ ಹಿಂದೆ ಬೋರ್ಡ ಹಾಕಿದ್ದಾರೆ.

ಈ ಶೋರೂಮಿನಲ್ಲಿ ಸ್ಕೂಟಿ ಗಳು ಮಾರಾಟಕ್ಕೆ ಇಟ್ಟಿದ್ದಾರೆ.

ಟ್ಯಾಂಕಿಯ ಪಕ್ಕ ಒಂದು ಸೈಕಲ್ಲನ್ನು ನಿಲ್ಲಿಸಿದ್ದಾರೆ.

ಇದೊಂದು ರೂಮಿನಲ್ಲಿ ಒಂದು ದೇವರ ಫೋಟೋ ವನ್ನು ಇಟ್ಟಿದ್ದಾರೆ.

ಮತ್ತು ಸಿಂಟ್ಯಾಕ್ಸಿನ ಹಿಂದ್ಗಡೆ ಐದಾರು ಜನರಿದ್ದಾ--

ಶ್ರೀ ಶಾಂಭವಿ ಟಿಫಿನ್ ಸೆಂಟರ್ ಎಂದು--

ಅದರ ಉವ್ವ ಹೋಟೆಲ್ ನಲ್ಲಿ ಆರ್ ಜನ ಆರೇಳು ಜನ ಊಟ ಮಾಡುತ್ತಿದ್ದಾರೆ.

ಬಾಯ್ ಎಲ್ಲೋ ಅಂಗಿ ಕಲರ್ ಹಾಕೊಂಡು ನಾಷ್ಟ ಮಾಡ್ತಾ ಇದ್ದಾನೆ.

ಪಕ್ಕದಲಿ ಒಬ್ರು ಪೊಲೀಸ್ ಮ್ಯಾನ್ ಮತ್ತು ಅವರ ಹಿಂದುಗಡೆ ಎರಡು ಯಂಗ್ ಮ್ಯಾನ್ ಗಳು ನಿಂತಿದ್ದಾರೆ.

ಅದರ ಪಕ್ಕ ಒಬ್ಬ ಮ್ಯಾನ್ ಚೇರ್ ಹಾಕೊಂಡ್ ಕೂತ್ಕೊಂಡಿದ್ದಾನೆ.

ಈ ಗುಡ್ಡದ ಮೇಲೆ ಎರಡು ಅಪ್ಟರ್ ಬಿಲ್ಡಿಂಗ್ ಗಳಿವೆ.

ದ್ರಾಕ್ಷಿ ಹಣ್ಣು ಜಾಸ್ತಿಗಳು ಜಾಸ್ತಿನೇ ಇವೆ.

ಮತ್ತೆ ಇದರ ಪಕ್ಕ ತಳಾಗೆ ಒಬ್ಬ ಹುಡುಗ ನಿಂತಿದ್ದಾನೆ.

ಇದು ಒಂದು ಬಟ್ಟೆ ಧರಿಸುವ ಶಾಪ್ ಆಗಿದೆ.

ಮತ್ತು ಒಂದು ಟೆಂಗಿನ ಸಸಿಯು ಇದೆ.